ಮಧ್ಯದಲ್ಲಿ ಒಂದು ದೊಡ್ಡದೊಂದು ಗೇಟ್ ಇದೆ.

ಮತ್ತು ಮೇಲ್ಗಡೆ ಒಂದು ಲೈಟ್ ಇದೆ.

ಮೇಲ್ಗಡೆ ಬೋರ್ಡ್ ಹಾಕಿದ್ದಾರೆ ಕಾಮತ್ ಹೋಟೆಲ್ ಅಂತ.

ನಂದು ಬಿ_ಏಸ್_ಕೆ ಫ್ಯಾಷನ್ ಅಂತ ಒಂದ್ ಡ್ರೆಸ್ಸೆಸ್ --

ಸ್ಟೇಟ್ ಬ್ಯಾಂಕ್ ಆಫ್ ಎ_ಟಿ_ಎಂ ಇದೆ.

ಮೇಜಿನ ಮೇಲೆ ನ್ಯೂಸ್ ಪೇಪರ್ ಇಕ್ಕಿದ್ದಾರೆ.

ಮತ್ತ ದೊಡ್ಡ ದೊಡ್ಡ ಗಿಡ ಮರಗಳು ಹಚ್ಚಿದರೆ.

ಇಲ್ಲೊಂದು ಬಸ್ ಸ್ಟಾಪ್ ಇದೆ ಅಲ್ಲಿ ಎರಡು ಬಸ್ ನಿಂತಿದ್ದಾವೆ ಹಿಂದ್ಗಡೆ ಕೂಡ ಬಸ್ಸು --

ಜನರು ಇದ್ದಾರೆ ಮತ್ತೊಂದು ಆಟೋ ನಡೆಯುತ್ತಿದೆ.

ಇಲ್ಲಿ ಒಬ್ಬ ಮಾತಾಡುತ್ತಿದ್ದಾನೆ ಫೋನ್ ನಲ್ಲಿ--

ಮತ್ತು ಅಲ್ಲಿ ಲೈಟಿ ನ ಕಂಬಗಳು ಕೂಡ ಇವೆ.

ಆ ನಾಕ್ ಜನರ ಕುಂತ ಐದು ಜನರು ಮಕ್ಕಳು ಕುಂತಿ ವರ್ಕ್ ಮಾಡುತ್ತಿದ್ದಾರೆ.

ಬ್ಯಾರೆಲ್ದೆ ಡಬ್ಬಿಗೊಳಿದೆ ಅನೇಕ ವಸ್ತುಗಳಿವೆ ಇದೊಂದು--

ಮೇಲ್ಗಡೆ ಬೋರ್ಡ್ ಹಾಕಿದ್ದಾರೆ ಡಿಜಿಟಲ್ ಫೋಟೋ ಸ್ಟುಡಿಯೋ .

ಒಂದು ಡೋರ್ ಗ್ಲಾಸ್ ನಿಂದ ಕೂಡಿದೆ.

ಮತ್ತೆ ಒಂದ್ ಹತ್ ಮೇ ತಗೊಂಡಿ ಮೇಲ್ಗಡೆ ನಡೀತಾ ಇದ್ದಾರೆ.

ಎ ಬ್ರಿಡ್ಜ್ ಮೇಲೆ ಒಂದು ರೋಡ್ ಇದೆ.

ಗಿಡ ಮರಗಳು ಇವೆ ಹಸಿರಿನಿಂದ ಕುಡಿದಿದ್ದು--

ಅಲ್ಲಿ ಗೇಮ್ ಜೋನ್ ಅಂತ ಒಂದು ಪಾರ್ಕ್ ಇದೆ.

ಮುಂಡ್ಗದೆ ಒಂದ್ ಸೌಂಡ್ ಬಾಕ್ಸ್ ಕೂಡ ಇಕ್ಕಿದ್ದಾರೆ.

ಇದು ಆಗಿ ಆಟ ಆಗುವ ಪ್ಲೇಸ್ ಇದೆ.

ಇದೊಂದು ಅರಣ್ಯ ಪ್ರದೇಶ ಇದೆ ದೊಡ್ಡದಾದ ಇದೆ.

ಕೆಳಗಡೆ ಒಂದು ಶಾಪ್ ಇದೆ ಅದಕ್ಕೆ ಶಟರ್ ಇದೆ.